ಕಿಟಕಿಗಳು ಇವೆ ಲೈಟ್ಸ್ ಗಳು ಇವೆ.

ಟೇಬಲ್ ಮೇಲ್ಗಡೆ ಮೀನುಗಳು ಜಿಂಗಿಗಳು ಇತ್ಯಾದಿಗಳನ್ನು ಇಟ್ಟುಕೊಂಡಿದ್ದಾರೆ.

ಇಲ್ಲಿ ಒಳಗಡೆ ಬಹಳಷ್ಟು ವಸ್ತುಗಳನ್ನು ಇಟ್ಟಿಕೊಂಡಿದ್ದಾ--

ಎಲ್ಲಾ ಕಂಪಾರ್ಟಮೆಂಟ್ ಗಳಲ್ಲಿ ಚೆನ್ನಾಗಿ ವಸ್ತುಗಳನ್ನು ಇಟ್ಟಿಕೊಂಡಿದ್ದಾರೆ.

ಹಾಗೂ ಎದ್ರುಗಡೆ ಒಂದು ರಸ್ತೆ ಕಾಣುತ್ತ ಇದೆ.

ಇಲ್ಲಿ ಎದ್ರುಗಡೆ ಒಂದು ಲೈಟ್ ಕಾಣುತ್ತಾ ಇದೆ.

ಮತ್ತು ಎಲ್ಲಾ ಕಂಪಾರ್ಟ್ಮೆಂಟ್ ಗಳಲ್ಲಿ ವಸ್ತುಗಳನ್ನು ಚೆನ್ನಾಗಿ ಇಟ್ಟುಕೊಂಡಿದ್ದಾರೆ.

ಇಲ್ಲಿ ಎದುರುಗಡೆ ಎರಡು ಟೇಬಲ್ ಇವೆ ಆ ಟೇಬಲ್ ಮೇಲ್ಗಡೆ --

ಎದ್ರುಗಡೆ ವೈಯರ್ಸ್ ಗಳು ಕಾಣುತ್ತಾ ಇವೆ.

ಆ ಬೋರ್ಡ್ ನ ಮೇಲ್ಗಡೆ ನಿಕಿತಾ--

ಇಲ್ಲಿ ಎಲ್ಲಾ ಕಂಪಾರ್ಟ್ಮೆಂಟ್ ಗಳಲ್ಲಿ ವಸ್ತುಗಳನ್ನು ಚೆನ್ನಾಗಿ ಇಟ್ಟುಕೊಂಡಿದ್ದಾರೆ.

ಅಕ್ಕ ಪಕ್ಕದಲ್ಲಿ ಗಿಡಮರಗಳು ಕೂಡ ಇವೆ.

ವಯಾರ್ಸ್ ಗಳು ಕೂಡ ಕಾಣುತ್ತ ಇವೆ.

ಅದರ ಮೇಲೆ ಓಂ ಸಾಯಿ ಬುಕ್ ಸ್ಟಾಲ್ ಕಿರಣ ಸ್ಟೋರ್ ಅಂತ ಬರೆದಿದೆ.